ಅದರ ಹಿಂದೆ ಸಹ ಅಂಗಡಿಗಳು ನೋಡಲು ಸಿಗುತ್ತವೆ.

ಅಲ್ಲಿ ಜೆ.ಸಿ.ಬಿ ಇಂದ ಟಗ್ ಗಳನ್ನ ತೆಗೆಯಲು --

ಈ ಚಿತ್ರದಲ್ಲಿ ನಾವು ಹೈ ಕೋರ್ಟ್ನ ದೃಶ್ಯವನ್ನ ಗಮನಿಸಬಹುದು .

ಈ ಹಡಗಿನ ಮೇಲೆ ಅನೇಕ ಸಿಗ್ನಲ್ ಗಳನ್ನ ನೋಡಲು ಸಿಗುತ್ತದೆ.

ಜೊತೆಗೆ ಆ ಅಲಂಕಾರವನ್ನ ಹೂಗಳಿಂದ ಸಹ ಅಲಂಕರಿಸಲಾಗಿದೆ

ಜೊತೆಗೆ ಅನೇಕರು ತಮ್ಮ ಕೈಗಳಲ್ಲಿ ಉಡುಗೊರೆಗಳನ್ನು ಹಿಡಿದಿದ್ದಾರೆ.

ಅದರ ಮುಂದುಗಡೆ ಪಾಳು ಜಾಗವನ್ನು ನಾವು ನೋಡಬಹುದು

ಈ ಬ್ಯಾಂಕಿನ ಮುಂದುಗಡೆ ಮೂರೂ ವಾಹನಗಳನ್ನು ನಿಲ್ಲಿಸಲಾಗಿದೆ.

ಹಿಂದುಗಡೆ ಅನೇಕ ತರಹದ ಕಂಟಿಗಳನ್ನು ನಾವು ಗಮನಿಸಬಹುದು.

ಜೊತೆಗೆ ಇಲ್ಲಿ ಸಣ್ಣ ಪುಟ್ಟ ಮಕ್ಕಳನ್ನು ಸಹ ಗಮನಿಸಬಹುದು .

ಹಿಂದುಗಡೆ ನಾವು ಅನೇಕ ಪರ್ವತಗಳನ್ನು ಸಹ ನೋಡಬಹುದು.

ಅದರ ಪಕ್ಕದಲ್ಲಿ ಒಂದು ಬಿಳಿಯಾದ ಒಂದು ಬೈಕ್ ಸಹ ನಿಂತಿದೆ.

ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂಡ ಗಮನಿಸಬಹುದು.

ಈ ಕಾಲೇಜಿನ ಮುಂದೆ ಸಾಲುಗಳಾಗಿ ಅಲಂಕೃತ ಮರಗಳನ್ನು ಬಳಸಲಾ ಗಿದೆ ಅದಕ್ --

ಮೇಲುಗಡೆ ಅಂಗಡಿಯ ಹೆಸರನ್ನು ಸಹ ನೋಡಲು ಸಿಗುತ್ತದೆ .

ಇದರ ಹಿಂದುಗಡೆ ಒಂದು ಬ್ರಹದಾಕಾರದ ಕಟ್ಟಡವನ್ನು ನೋಡಬಹುದು.

ಪ್ರತಿಭೆ ಮೆನು ಮೇಲುಗಡೆ ಶೀತಲವಾದ ಕಟ್ಟಡವನ್ನ ಗಮನಿಸಬಹುದು.

ಇಲ್ಲಿ ಒಂದು ಕಾರ ನ್ನು ಸಹ ರಿಪೇರಿ ಮಾಡಲು ನಿಲ್ಲಿಸಲಾಗಿದೆ .

ಈ ಚಿತ್ರದಲ್ಲಿ ನಾವು ಪುರಾತನ ಕಾಲದ ದ್ವಾರ ಬಾಗಿಲನ್ನು ನೋಡಬಹುದು .

ಹಿಂದೆ ಹಿಂದೆ ಸಹ ಕಾಂಪೌಂಡ್ ಅನ್ನು ನಾವು ಗಮನಿಸಬಹುದು.